ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋಕೆ ಲಾಂಚ್ ನಾ ಯುಸ್ ಮಾಡ್ತಾರೆ. ಇದ್ರಲ್ಲಿ ಲಾಂಚ್ ಲ್ಲಿ ಮನುಷ್ಯರು ಬಸ್ಸು ಕಾರು ಏನೇ ಇದ್ರೂನೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡ್ ಹೋಗೋಕೆ ಅದನ್ನೇ ಯುಸ್ ಮಾಡ್ತಾರೆ.

ಬ್ಯಾಂಕ್ ಗಳು ಇರೋದ್ರಿಂದನೆ ಎಷ್ಟೋ ಜನ ತಮಗೆ ಕನಸ್ಗಳು ಇರುವಂತಹ ಆಹ್ಹ್ ಏನು ಬಿಸಿನೆಸ್ ನಾ ಶುರು ಮಾಡಬೇಕು ಅನ್ನೋದಕ್ಕೆ ಬ್ಯಾಂಕ್ ಬೆನ್ನೆಲುಬಾಗಿ ನಿಲ್ಲುತ್ತೆ.

ಕಂಪನಿ ಗಳಲ್ಲಿ ವರ್ಕ್ ಮಾಡೋದು ಅಂತ ಅಂತಂದ್ರೆ ಎಷ್ಟೋ ಜನಕ್ಕೆ ಉತ್ಸಾಹ ಇರುತ್ತೆ. ಯಾಕಂದ್ರೆ ಕೆಲಸ ಇಲ್ದೆ ನಿರುದ್ಯೋಗಿಗಳು ಅಂತ ಅನ್ನೋದ್ ಬದ್ಲು ಯಾವ್ದಾದ್ರೂ ಕಂಪನಿ ಯಲ್ಲಿ ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ--

ಹಿಂದೂಗಳಿಗೆ ದೇವಸ್ತಾನಕ್ರಿಶ್ಚಿಯನ ರಿಗೆ ಚರ್ಚ್ ಹೇಗೋ ಅದೇ ತರ ಮುಸ್ಲಿಮರಿಗೆ ಆಹ್ಹ್ ಆಹ್ಹ್ ಮಸಿದಿ.

ಹಣ್ಣು ಹೂಗಳಿದೆ. ಆಮೇಲೆ ಮನುಷ್ಯ ಯಾರೋ ಓಡಾಡ್ತಾ ಇದಾನೆ. ತ್ಯ ಸುತ್ತಮುತ್ತಎಲ್ಲಾ --

ಗೌರ್ಮೆಂಟ್ ಅವ್ರು ಇಂತಹ ಕೆಲಸಗಳನ್ನ ಇನ್ನೊಂದ್ ಅಷ್ಟ್ ಮಾಡ್ತಾ ಇರ್ಬೇಕು. ತುಂಬಾ ಚೆನ್ನಾಗಿದೆ ಫೆಸಿಲಿಟಿ .--

ಮದುವೆ ಕಾರ್ಯ ಹೂವಿನ ಅಲಂಕಾರ ನಡಿಯುತ್ತೆ.